C ನಲ್ಲಿಯ ಸ್ಟಾಟಿಕ್ ಮೆಂಬರ್ಸ್ ಸ್ಟ್ಯಾಟಿಕ್ ಮೆಂಬರ್ಸ್ ಎನ್ನುವುದರ ಕುರಿತು ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಸ್ಟಾಟಿಕ್ ಎನ್ನುವ ಕೀವರ್ಡ್ ಸ್ಟ್ಯಾಟಿಕ್ ವೇರಿಯಬಲ್ ಸ್ಟ್ಯಾಟಿಕ್ ಫಂಕ್ಶನ್ ಇವುಗಳನ್ನು ನಾವು ಕಲಿಯುವೆವು ನಾವು ಇದನ್ನು ಒಂದು ಉದಾಹರಣೆಯ ಮೂಲಕ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ಉಬುಂಟು ಎನ್ನುವ ಆಪರೇಟಿಂಗ್ ಸಿಸ್ಟಮ್ ವರ್ಷನ್ 1110 g ಕಂಪೈಲರ್ ವರ್ಷನ್ 461 ಗಳನ್ನು ನಾನು ಬಳಸುತ್ತಿದ್ದೇನೆ
ನಾವು ಸ್ಟಾಟಿಕ್ ಎನ್ನುವುದರ ಪರಿಚಯದೊಂದಿಗೆ ಆರಂಭಿಸೋಣ
ಮೊದಲನೆಯ ಒಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡುವ ಮುನ್ನ ಸ್ಟ್ಯಾಟಿಕ್ ವೇರಿಯಬಲ್ಸ್ ಗಳನ್ನು ಸೊನ್ನೆಯಿಂದ ಆರಂಭಿಸಲಾಗುತ್ತದೆ
ಇಡೀ ಪ್ರೊಗ್ರಾಂಗಾಗಿ ಸ್ಟ್ಯಾಟಿಕ್ ವೇರಿಯಬಲ್ ನ ಒಂದೇ ಒಂದು ಪ್ರತಿ ಇರುತ್ತದೆ
ಎಲ್ಲ ಒಬ್ಜೆಕ್ಟ್ ಗಳು ಅದೇ ವೇರಿಯಬಲ್ ಅನ್ನು ಹಂಚಿಕೊಳ್ಳುತ್ತವೆ
ಇದು ಪ್ರೊಗ್ರಾಂನ ಕೊನೆಯವರೆಗೆ ಮೆಮೊರಿಯಲ್ಲಿ ಉಳಿಯುವುದು
ಸ್ಟ್ಯಾಟಿಕ್ ಫಂಕ್ಶನ್ಸ್ ಸ್ಟ್ಯಾಟಿಕ್ ಫಂಕ್ಶನ್ ಎನ್ನುವುದು ಯಾವುದೇ ಒಬ್ಜೆಕ್ಟ್ ನ ಮೇಲೆ ಅವಲಂಬಿಸದೆ ತನ್ನಿಂದ ತಾನೇ ಕಾಲ್ ಮಾಡಲ್ಪಡಬಹುದು
ಸ್ಟ್ಯಾಟಿಕ್ ಫಂಕ್ಶನ್ ಅನ್ನು ಆಕ್ಸೆಸ್ ಮಾಡಲು ನಾವು classname160 ಸ್ಕೋಪ್ ರೆಸಲ್ಯೂಶನ್ ಆಪರೇಟರ್ ಮತ್ತು staticfunction ಇದನ್ನು ಬಳಸುತ್ತೇವೆ ನಾವು ಸ್ಟ್ಯಾಟಿಕ್ ಮೆಂಬರ್ಸ್ ಎನ್ನುವುದರ ಒಂದು ಉದಾಹರಣೆಯನ್ನು ನೋಡೋಣ
ನಾನು ಕೋಡನ್ನು ಈಗಾಗಲೇ ಎಡಿಟರ್ನಲ್ಲಿ ಟೈಪ್ ಮಾಡಿದ್ದೇನೆ
ನಮ್ಮ ಫೈಲ್ ನೇಮ್ ಸ್ಟಾಟಿಕ್ ಡಾಟ್ ಸಿಪಿಪಿ ಆಗಿದೆ ಎನ್ನುವುದನ್ನು ಗಮನಿಸಿರಿ
ನಾನು ಕೋಡ್ ಅನ್ನು ಈಗ ವಿವರಿಸುತ್ತೇನೆ
ಇದು ಐಯೋಸ್ಟ್ರೀಮ್ ಎನ್ನುವ ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಉಪಯೋಗಿಸುತ್ತಿದ್ದೇವೆ
ಆಮೇಲೆ ನಾವು ಸ್ಟಾಟೆಕ್ಸ್ ಎನ್ನುವ ಕ್ಲಾಸ್ ಅನ್ನು ಹೊಂದಿದ್ದೇವೆ
ಇದರಲ್ಲಿ x ಎನ್ನುವ ಒಂದು ನೋನ್ ಸ್ಟಾಟಿಕ್ ವೇರಿಯಬಲ್ ಪ್ರೈವೇಟ್ ಎಂದು ಡಿಕ್ಲೇರ್ ಮಾಡಲ್ಪಟ್ಟಿದೆ
ಆಮೇಲೆ ಪಬ್ಲಿಕ್ ಎಂದು ಡಿಕ್ಲೇರ್ ಮಾಡಲ್ಪಟ್ಟ ಸುಮ್ ಎನ್ನುವ ಸ್ಟಾಟಿಕ್ ವೇರಿಯಬಲ್ ಒಂದನ್ನು ನಾವು ಹೊಂದಿದ್ದೇವೆ
ಇದು ಸ್ಟಾಟೆಕ್ಸ್ ಎನ್ನುವ ನಮ್ಮ ಕನ್ಸ್ಟ್ರಕ್ಟರ್ ಆಗಿದೆ
ಇದರಲ್ಲಿ ನಾವು ಸುಮ್ ಎನ್ನುವುದನ್ನು ಹೆಚ್ಚಿಸಿದ್ದೇವೆ
ನಂತರ ಸುಮ್ ನ ವ್ಯಾಲ್ಯುವನ್ನು x ಎನ್ನುವದರಲ್ಲಿ ಸ್ಟೋರ್ ಮಾಡಿದ್ದೇವೆ
ಇಲ್ಲಿ ಸ್ಟಾಟ್ ಎನ್ನುವ ಸ್ಟಾಟಿಕ್ ಫಂಕ್ಶನ್ ಒಂದನ್ನು ನಾವು ಹೊಂದಿದ್ದೇವೆ
ಇದರಲ್ಲಿ ನಾವು ಸುಮ್ ಎನ್ನುವುದನ್ನು ಪ್ರಿಂಟ್ ಮಾಡುತ್ತೇವೆ
ನಂತರ ನಂಬರ್ ಎನ್ನುವ ಫಂಕ್ಶನ್ ಅನ್ನು ನಾವು ಹೊಂದಿದ್ದೇವೆ
ಇಲ್ಲಿ ನಾವು x ಎನ್ನುವ ಸಂಖ್ಯೆಯನ್ನು ಪ್ರಿಂಟ್ ಮಾಡುತ್ತೇವೆ
ಕ್ಲಾಸ್ ಎನ್ನುವುದನ್ನು ಇಲ್ಲಿ ಕ್ಲೋಸ್ ಮಾಡಲಾಗಿದೆ
ಸ್ಟಾಟಿಕ್ ವೇರಿಯಬಲ್ ಅನ್ನು ಗ್ಲೋಬಲ್ ಆಗಿ ಡಿಕ್ಲೇರ್ ಮಾಡಲು ನಾವು ಸ್ಕೋಪ್ ರೆಸಲ್ಯೂಶನ್ ಆಪರೇಟರ ಎನ್ನುವುದನ್ನು ಬಳಸುತ್ತೇವೆ
ಸ್ಟಾಟಿಕ್ ವೇರಿಯಬಲ್ ಅನ್ನು ಆಕ್ಸೆಸ್ ಮಾಡಲು ನಾವು ಡೇಟಾಟೈಪ್ ಕ್ಲಾಸ್ನೇಮ್ ಸ್ಕೋಪ್ ರೆಸಲ್ಯೂಶನ್ ಆಪರೇಟರ್ ಮತ್ತು ಸ್ಟಾಟಿಕ್ ವೇರಿಯಬಲ್ ನೇಮ್ ಇವುಗಳನ್ನು ಬರೆಯುತ್ತೇವೆ
ಈಗ ಸ್ಟೋರೇಜ್ ಸುಮ್ ಎನ್ನುವ ವೇರಿಯಬಲ್ ಗೆ ಅಲ್ಲೋಕೇಟ್ ಆಗಿದೆ
ಇದನ್ನು 0 ಯಿಂದ ಆರಂಭಿಸಲಾಗಿದೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇಲ್ಲಿ ನಾವು ಸ್ಟಾಟೆಕ್ಸ್ ಎನ್ನುವ ಕ್ಲಾಸ್ ನ ಒಬ್ಜೆಕ್ಟ್ ಗಳನ್ನು ಕ್ರಿಯೇಟ್ ಮಾಡುತ್ತೇವೆ
ಒ1 ಒ2 ಮತ್ತು o3ಎಂದು
ಆಮೇಲೆ ಒ1 ಒ2 ಮತ್ತು ಒ3 ಎನ್ನುವ ಒಬ್ಜೆಕ್ಟ್ ಗಳನ್ನು ಬಳಸಿಕೊಂಡು ನಾವು ನಂಬರ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಸ್ಟಾಟ್ ಎನ್ನುವ ಸ್ಟಾಟಿಕ್ ಫಂಕ್ಶನ್ ಅನ್ನು ಕ್ಲಾಸ್ ನೇಮ್ ಮತ್ತು ಸ್ಕೋಪ್ ರೆಸಲ್ಯೂಶನ್ ಆಪರೇಟರ್ ಗಳನ್ನು ಬಳಸಿಕೊಂಡು ಇಲ್ಲಿ ಆಕ್ಸೆಸ್ ಮಾಡಲಾಗಿದೆ
ಇಲ್ಲಿ ನಾವು ಸುಮ್ ಎನ್ನುವ ಸ್ಟಾಟಿಕ್ ವೇರಿಯಬಲ್ ಅನ್ನು ಪ್ರಿಂಟ್ ಮಾಡುತ್ತೇವೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಪ್ರೊಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಆಂಡ್ T ಎನ್ನುವ ಕೀಗಳನ್ನು ಒಂದೇ ಬಾರಿಗೆ ಒತ್ತಿ ಟರ್ಮಿನಲ್ ವಿಂಡೋವನ್ನು ಓಪನ್ ಮಾಡಿರಿ
ಕಂಪೈಲ್ ಮಾಡಲು g ಸ್ಪೇಸ್ ಸ್ಟಾಟಿಕ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ o ಸ್ಪೇಸ್ ಸ್ಟಾಟ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
stat ಡಾಟ್ ಸ್ಲ್ಯಾಷ್ ಸ್ಟಾಟ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಔಟ್ಪುಟ್ ಹೀಗೆ ನಂಬರ್ is 0 ನಂಬರ್ is 1 ನಂಬರ್ is 2 ರಿಸಲ್ಟ್ is 3 ನೌ ಸ್ಟಾಟಿಕ್ ವರ್ ಸುಮ್ ಇಸ್ 3 ಎಂದು ತೋರಿಸಲ್ಪಡುತ್ತದೆ
ಈಗ ನಾನು ಔಟ್ಪುಟ್ ಅನ್ನು ವಿವರಿಸುತ್ತೇನೆ ನಾನು ವಿಂಡೋವನ್ನು ರಿಸೈಜ್ ಮಾಡುತ್ತೇನೆ
ಇಲ್ಲಿ ಮೊದಲು ನಂಬರ್ ಎನ್ನುವುದರ ವ್ಯಾಲ್ಯು ೦ ಆಗಿದೆ ಅಂದರೆ x ಎನ್ನುವುದು 0 ಆಗಿದೆ
ಮೊದಲನೆಯ ಒಬ್ಜೆಕ್ಟ್ ವ್ಯಾಲ್ಯುವನ್ನು 0 ಎಂದು ಕೊಡುತ್ತದೆ
ನಂತರ ನಾವು ವ್ಯಾಲ್ಯುವನ್ನು 1 ಎಂದು ಪಡೆದಿದ್ದೇವೆ ಅಂದರೆ x 1 ಆಗಿದೆ
ಎರಡನೆಯ ಒಬ್ಜೆಕ್ಟ್ ವ್ಯಾಲ್ಯುವನ್ನು 1 ಎಂದು ಕೊಡುತ್ತದೆ
ಮತ್ತು ಮೂರನೆಯ ಒಬ್ಜೆಕ್ಟ್ ವ್ಯಾಲ್ಯುವನ್ನು 2 ಎಂದು ಕೊಡುತ್ತದೆ
ನಂತರ ಸುಮ್ ನ ವ್ಯಾಲ್ಯುವನ್ನು ಕೊಡುವ ಸ್ಟಾಟ್ ಎನ್ನುವ ಫಂಕ್ಶನ್ ಅನ್ನು ನಾವು ಕಾಲ್ ಮಾಡುತ್ತೇವೆ
ರಿಸಲ್ಟ್ ಇಸ್ ಸುಮ್
ಇಲ್ಲಿ ಸುಮ್ ಎನ್ನುವುದನ್ನು ಹೆಚ್ಚಿಸಲಾಗಿದೆ ಮತ್ತು x ಎನ್ನುವುದರಲ್ಲಿ ಸ್ಟೋರ್ ಮಾಡಲಾಗಿದೆ
ಆದ್ದರಿಂದ ಇದು ವ್ಯಾಲ್ಯುವನ್ನು 3 ಎಂದು ಕೊಡುತ್ತದೆ
ಹೀಗಾಗಿ ನಾವು ಪಡೆಯುವ ಕೊನೆಯ ಔಟ್ಪುಟ್ ಸ್ಟಾಟಿಕ್ ವರ್ ಸುಮ್ ಇಸ್ 3 ಎಂದು ಆಗಿದೆ
ಈಗ ನಾವು ಒ4 ಎನ್ನುವ ಇನ್ನೊಂದು ಒಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡೋಣ
ಒಬ್ಜೆಕ್ಟ್ ಒ4 ಅನ್ನು ಬಳಸಿ ನಾನು ನಂಬರ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುವೆನು
ಸೇವ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿರಿ
ನಾವು ಎಕ್ಸಿಕ್ಯೂಟ್ ಮಾಡೋಣ
ಆರೋ ಕೀಯನ್ನು ಎರಡು ಸಲ ಒತ್ತಿರಿ
ಮತ್ತೊಮ್ಮೆ ಆರೋ ಕೀಯನ್ನು ಎರಡು ಸಲ ಒತ್ತಿರಿ
ನೀವು ರಿಸಲ್ಟ್ ಇಸ್ 4 ಎನ್ನುವುದನ್ನು ನೋಡಬಹುದು
ನೌ ಸ್ಟಾಟಿಕ್ ವರ್ ಸುಮ್ ಇಸ್ 4 ಏಕೆಂದರೆ 4 ನೆಯ ಒಬ್ಜೆಕ್ಟ್ ಕ್ರಿಯೇಟ್ ಮಾಡಲ್ಪಟ್ಟಿದೆ
ಇದು ನಮ್ಮನ್ನು ಟ್ಯುಟೋರಿಯಲ್ ನ ಕೊನೆಗೆ ಮುಟ್ಟಿಸಿದೆ
ಈಗ ಸ್ಲೈಡ್ ಗಳಿಗೆ ಹಿಂದಿರುಗಿರಿ
ನಾವು ಇದನ್ನು ಸಂಕ್ಷಿಪ್ತಗೊಳಿಸೋಣ ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಟಾಟಿಕ್ ಎನ್ನುವ ಕೀವರ್ಡ್ ಸ್ಟ್ಯಾಟಿಕ್ ವೇರಿಯಬಲ್ ಉದಾ
ಸ್ಟಾಟಿಕ್ ಇಂಟ್ ಸುಮ್ ಸ್ಟ್ಯಾಟಿಕ್ ಫಂಕ್ಶನ್ ಉದಾ
ಸ್ಟಾಟಿಕ್ ವಾಯ್ಡ್ stat ಇವುಗಳನ್ನು ಕಲಿತಿದ್ದೇವೆ
ಒಂದು ಅಸೈನ್ಮೆಂಟ್ ಎಂದು ಸ್ಟ್ಯಾಟಿಕ್ ವೇರಿಯಬಲ್ ಅನ್ನು ಡಿಕ್ಲೇರ್ ಮಾಡುವ ಕ್ಲಾಸ್ ಒಂದನ್ನು ಕ್ರಿಯೇಟ್ ಮಾಡಿರಿ
ವೇರಿಯಬಲ್ ಅನ್ನು ಇಳಿಕೆ ಮಾಡಿರಿ
ಮತ್ತು ವ್ಯಾಲ್ಯುವನ್ನು ಪ್ರಿಂಟ್ ಮಾಡಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಕಾಂಟಾಕ್ಟ್ at ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಈ ಈ ಮೇಲ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆ ಯಿಂದ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು